ಈಗ ಆದ್ರೆ ನಿಮಿಗೆ ಬೇಕಾದ ಆಹ್ ಯಾವ course ಬೇಕು ಅದನ್ನು ನೀನು ನಿಮಿಗೆ ಇಷ್ಟಇದ್ಹಾಗೆ ಯಾವಾಗ ಬೇಕಿದ್ರು ಎಲ್ಲವೂ ಆಹ್ free ಆಗಿ ಮ~ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಕ್ತದೆ ನಿಮಿಗೆ. ಹಾ. ಸರಿ ಅವಿನಾಶ್ ನಾನ್ ಸ್ವಲ್ಪ ಕೆಲಸದಲ್ಲಿದ್ದೇನೆ ಮತ್ತೆ ಮಾಡ್ತೆನೆ.

Hello ಹಾ ಅರಾಮಿದ್ಯೇನಣ್ಣ? ಅರಾಮ ಹೂ ಅರಾಮಿದಿನ್ ನೀವ್ ಅರಾಮ?

ನೀನ್ ಯಾವ್ film ಗೆ ಹೋಗಿದ್ರಣ್ಣ?

ಮೊನ್ನೆ ಧಮಾಕ ಹೋಗಿದ್ದೆ ರವಿಚಂದ್ರನ್ .

ಹ್ಮ ನೀವ್ ಹೋಗಿದ್ರಿಲ್ಲೋ film ಗೆ? ಆ ಹೋಗಿದ್ವಿ ಅಣ್ಣ ಧಮಾಕಾಗ್ ಹೋಗಿದ್ವಿ. super hit movie.

ಹ್ಮ್. ಇನ್ನ ಪವನ್ ಕಲ್ಯಾಣ್ ದ್ ಇತ್ತಲ್ಲಾ ಖುಷಿ.

ಆ ಖುಷಿಗ್ ಹೋಗಿದ್ದೆನಣ್ಣ ಖುಷಿಗ್ ಮೂರ್ ಸತಿ ಹೋಗಿದೀನಿ.

ಜನಸಂಖ್ಯೆ ಹೆಂಗಿತ್ತು crowd?

ಇದ್ last picture ಅವ್ತರಾದಿತ್ತಲ್ಲ ವರಡು famous picture ನೋಡಿಲ್ಲ ಅದು ಅವ್ತಾರು?

ಹ ಸೊಲ್ಪ್ ಊರಾಗಿದ್ದಿಲ್ಲ ಬೆಂಗ್ಳುರಾಗಿದ್ದೆ. ಹ್ಮ್ ಇನ್ನ ಐತಲ್ಲ picture ಅಂತ್ ಐತಲ್ಲ ಅದ್ ಇನ್ನ ತೆಗ್ದಿಲ್ಲಲ್ಲ . ಆ ನೆನ್ ನಿನ್ನೆ ನೆನ್ ನಿನ್ನೆ ಸಾಯಂಕಾಲ ಬಂದೀನಿ ಇವತ್ .

Sunday ಹೋಗ್ಬಂದು ನೋಡ್ರಿ ಚೆನ್ನಾಗೈತೆ ನೋಡಿ picture ಮಾತ್ರ ಅದ್.

ಸಖತಾಯಿದೆ second half ಮಾತ್ರ super ಐತೆ. ಹಾ ಇದು ಅಖಂಡ ಹೆಂಗೈತಣ್ಣ ಅಖಂಡ film? ಅಖಂಡ old film ಅಗಾಯಿತಲ್ಲಣ್ಣ blockbuster ಬಾಲ್ಕೃಷ್ಣದು.

ಇನ್ನ ಇದ್ ಕಾಂತಾರೋ ಕಾಂತಾರೋ .

ಇದಿ ಅದು ಕಾಂತಾರವಣ್ಣ film.

ಆ ಕಾಂತಾರ . ಕಾಂತಾರ film ಬಗ್ಗೆ ಹೇಳ್ಕೋಬಾರ್ದು ಬಿಡು. ಅಸಲ್ ಅದ್ ಏನ್ ಅಂತ ತೆಗಿದಾರೋ ಗೊತ್ತಿಲ್ಲ ಜನ ಮಾತ್ರ ಅದಕ್ಕ ಯಾವ್ ಹೋಗ್ housefull. ಯಾ ಎಷ್ಟು theatre ನಾಕ್ theatre ಅಲ್ ಹಾಕಿದ್ರು ನಾಕ್ theatre ನು full ಆಗಿತ್ತು ಅದು. ಹ್ಮ್ ನಾಕ್ theatre ಉ full ಉ. ಅದು ಮತ್ತ ತೆಲುಗಿನಾಗ ಮತ್ ಹಾಕ್ಯಾರ ತೆಲುಗಿನಾಗ blockbuster ಆಗೈತೆ film.

ಅಂದ್ರೆ ಒಂದ್ ಒಳ್ಳೆ cinema ಅದು. ಹ. ಇನ್ನೊಂದ್ ಅಣ್ಣ ಇದು ಅಖಂಡ movie ಐತಲ್ಲ.

ಅಖಂಡ movie ಗೆ ಎರ್ಡ್ cut out ಹಾಕಿದಾರೆ ಗೊತ್ತಿದ ನಿಮ್ಗೆ?

ಹ ಬಳ್ಳಾರದಾಗ ಈ ಇ~ ಇವಾಗನೊರೆಗೆ ಯಾವ film ಗೂ ಹಾಕಿದ್ದಿಲ್ಲ.

ಹ ರಾಧಿಕಾ ಒಂದು ರಾಘವೇಂದ್ರ ಒಂದ್ ಹಾಕಿದ್ರು ಎರ್ಡ್ cut out. ಇಲ್ಲ ಇಲ್ಲ ನಾನ್ ಆ film ಗೆ ಬೇರೆ ಊರಲ್ಲಿದ್ದೆ ಬಿಡು.

ನಾನ್ job ಮಾಡ್ತಿದ್ದಲ್ಲ ಅಲ್ಲೇ ನೋಡಿದ್ ಆ film ನ.

ನಾನಿಷ್ಟ್ ವರ್ಷ ಆಯ್ತ್ ಯಾವಾಗ್ ನೋಡಿದ್ದಿಲ್ಲ ಅದಕ್ಕೆ ಎರ್ಡ್ cut out ಹಾಕಿದ್ದು.

ರಾಧಿಕಾ ರಾಘ್ವೇಂದ್ರ ಎರ್ಡಕ್ಕೆ ಹಾಕಿದ್ರು. ಇವಾಗ್ ಐತಲ್ಲ ಮತ್ತೆ ಹನ್ನೆರ್ಡು ಹದ್ಮೂರ್ ತಾರೀಖ ಹನ್ನೆರ್ಡ್ ತಾರೀಖ ಐತಲ್ಲ ಬಾಲ್ಕೃಷ್ಣದು ವೀರ ನರಸಿಂಹ ರೆಡ್ಡಿ.

ಹನ್ನೆರ್ಡಕ್ಕೆ ಚಿರಂಜೀವಿದು ಹದ್ಮೂರಕ್ಕೆ ಬಾಲ್ಕೃಷ್ಣದು. ಹ್ಮ್ ಐತಲ್ಲ ಇನ್ನೇನು full ಜೋರ್ ಮ ಜೋರಾಯ್ತೇನನ ನಿಮ್ದ್ film ಬಂದೈತಲ್ಲ. ಜೋರ್ ಇರ್ತವ್ full ಮಾಡ್ಬೇಕು. ಹ್ಮ್ ಇವಾಗ್ ಎಷ್ಟ್ cut out ಎಲ್ಡ ಮೂರ?

Cut out ಈ ವರ್ಷ ಏನ್ ಎಲ್ಡ್ ಹಾಕ್ತಿರೋ ಮೂರ್ ಹಾಕ್ತಿರೋ? ಅದು theatre ಅವ್ರ್ ಎಷ್ಟ್ theatre ಇಗ್ ಹಾಕ್ತಾರೋ ಅವ್ರು theatre ಅವ್ರು ಹಾಕ್ಬೇಕಲ್ಲಣ್ಣ. ನೀವ್ fans ಮಾತಡಿದ್ರೆ theatre ಅವ್ರ್ ಎದಕ್ ಹಾಕಂಗಿಲ್ಲ fans ಗಿಂತ ಹೆಚ್ಚಾಗ್ಯಾರ ಅವ್ರ್ ಏನನ. . ಮತ್ತೆ ಇವಾಗ್ banner ಗಳು ಅಂದ್ರ ಜಗ್ಗಿ ಬೀಳ್ತವ.

banner ಗಳು ಜಗ್ಗಿ ಬೀಳ್ತಾವ.

ಇದು ನೀವ್ ಹೋಗಿದ್ರ ಖುಷಿ movie ಗೆ?

ಹ್ಮ ಸರಿನಣ್ಣ ನಾನ್ ಒಂದ್ ಐದ್ ನಿಮ್ಷ ಮಾಡ್ತಿನಣ್ಣ ಸೊಲ್ಪ್ ಬೇರೆ call ಬರಕ್ ಹತ್ತದ್.

Hello hello hello .

ನಾವು ಮನೆಯಿಂದ ಸ್ವಲ್ಪ ಹೊರಗಿದ್ದೇವೆ.

ಮತ್ತೆ ಚಾ ಆಯ್ತಾ?

ಹಾ ಚಾ ಬೆಳಿಗ್ಗೆ ಒಂದು ಸತಿ ಆಯ್ತು.

ತಿಂಡಿ ಇವತ್ತು ನಮ್ಮ ಮನೆಯಲ್ಲಿ ನೀರು ದೋಸೆ ಮಾಡಿದಾರೆ.

ಹೌದಾ ಅದಕ್ಕೆ ಎಂತ ಚಟ್ನಿಯ ಸಾಂಬಾರ?

ಅದಿಕ್ಕೆ ಎಂತ ಇಲ್ಲ ಉಪ್ಪಿನಕಾಯಿ ಮಾಡಿದಾರೆ ಅಮ್ಮ.

ಹೋ ಉಪ್ಪಿನಕಾಯಿ ಹಾಕಿ ಊಟ ಮಾಡಿದ್ದ ತಿಂದದ್ದ. ತಿಂದದ್ದು ಹೌದು ಉಪ್ಪಿನಕಾಯಿ ಚಟ್ನಿ ಮಾಡ್ಲಿಲ್ಲ ಉಪ್ಪಿನಕಾಯಿ ಮಾಡಿದ್ದು.

ಹೌದಾ ಇವತ್ತು ಎಂತ ರಜೆಯ ಮನೆಯಲ್ಲೇ ಇದಿರಿ? . ಹೋ ಇವತ್ತು ರಜೆ ಸಾಯಂಕಾಲ ಹೋಗ್ಲಿಕ್ಕೆ ಉಂಟು ಇವತ್ತು ರಜೆ.

ಇವತ್ತು cricket match ಉಂಟಲ್ಲ ಸ್ವಲ್ಪ cricket match ನೋಡುದು.

ಸ್ವಲ್ಪ ಮತ್ತೆ ಮಲ್ಕೊಳೋದು ಮತ್ತೆ ಕೆಲಸಕ್ಕೆ ಹೋಗುದು .

ಹಾ ಶಿವರಾತ್ರಿ ಜೋರು ಉಂಟಾ? hello . ಹಾ ಉಂಟು ಶಿವರಾತ್ರಿ ಜೋರ್ ಉಂಟು ಹೌದು. ಜೋರು ಉಂಟಾ ಇವತ್ತು ಎಂಥ ಕಲ್ಲು ಹೊಡಿಲಿಕ್ಕೆ ನಾಳೆ ಕಲ್ಲು ಹೊಡೆಲಿಕ್ಕೆ ಹೋಗ್ಲಿಕ್ಕೆ ಉಂಟಾ ಎಂತ ಕದಿಲಿಕ್ಕೆ ಉಂಟಾ? ಇಲ್ಲ ನಾನು ನಾನು ಸಣ್ಣಗಿರುವಾಗ ಹೋಗಿದ್ದೆ ಈಗ ಹೋಗುದಿಲ್ಲ.

ಊಟ ಆಹ್ ಎಂತ ಅಡಿಗೆ ಮಾಡಿದಾರ ಅಮ್ಮ?

ಸಾರ್ ಅಲ್ಲ ಹುಳಿ ಮಾಡಿದ್ ಹುಳಿ. ಹುಳಿ ಮಾಡಿದ ಹೌದಾ ಹೌದಾ ಹೌದಾ ಬದನೆಕಾಯಿ ಹುಳಿಯ? ಹೌದು ಅದಕ್ಕೆ ಮೊಸರು. ಹಾ ಎಂತ ಗೊತ್ತುಂಟಾ ನನಿಗೆ ಆರೋಗ್ಯ ಒಂದು ಸರಿ ಇಲ್ಲ. ಶೀತ ಜ್ವರ ಎಲ್ಲ ಜ್ವರ ಶೀತ ಎಲ್ಲ ಬರ್ತಾ ಉಂಟು medicine ಇಲ್ಲಿ ಔಷಧಿ ಮದ್ದುಯಲ್ಲ ಎಲ್ಲಿ ಕೊಡ್ತಾರೆ ಒಳ್ಳೆದು ಯಾರು doctor ಯಾರು ಒಳ್ಳೆಯವ್ರು ಇದ್ದಾರೆ ನನಿಗೆ ಒಂದು guide ಮಾಡಿ ನೀವು.

ನಾನು ನಾನು Y S Rao ಉಡುಪಿಯವರಲಿ ಹೋಗುದು Y S Rao ಅಂತ.

ಹೌದು ಅವ್ರು ಒಳ್ಳೆ ಕೊಡ್ತಾರೆ medicine .

ಹತ್ರದಲ್ಲಿ ಕೃಷ್ಣ ಭಟ್ರ್ ಅಂತ.

ಕೃಷ್ಣ ಭಟ್ರ ಒಳ್ಳೆದಾಗ್ತದ ಔಷದಿ? ಒಳ್ಳೇದಾಗ್ತದೆ ತೊಂದರೆ ಇಲ್ಲ G S K Bhat ಅವ್ರ ಹೆಸ್ರು Y S G S K Bhat ಕೃಷ್ಣ ಭಟ್ ಅಂತ ನಾವ್ ಕರಿಯೋದು ಅವ್ರನ್ನ.

ಹಾ ಎಲ್ಲಿ? ಅದು Melpete Udu~ Perdur Alangar route ಹತ್ರ. ಆಹ್ Alangar route ಆಚೆ ಹೋಗ್ಬೇಕಾ? ಹೌದ್ ಆಚೆ ಹೋಗ್ಬೇಕು ಅಲ್ಲಿಯೇ ಉಂಟು. ಆಹ್ ಅವ್ರು ಒಳ್ಳೇದು ಕೊಡ್ತಾರಲ್ಲ ಔಷಧಿ? ಒಳ್~ ಹೌದು ಒಳ್ಳೆ ಕೊಡ್ತಾರೆ ನಮಿಗೆಲ್ಲ ಒಳ್ಳೆದಾಗ್ತದೆ.

Time time ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಹೋಗ್ಬೇಕು doctor ಎಷ್ಟು ಹೊತ್ತಿಗೆ ಇರ್ತಾರೆ? ಅವ್ರು ಒಂಬತ್ ವರೆಯಿಂದ ಎರಡುವರೆ ವರ್ಗೆ ಇರ್ತಾರೆ ಮತ್ತೆ ಇಲ್ಲ ಮಧ್ಯಾಹ್ನ ಮೇಲೆ ಅವರ shop ಬಂದ್.

ಹೌದಾ ಹಾಗಾದ್ರೆ ಸಂಜೆ ಹೋದ್ರೆ ಇರುವುದಿಲ್ಲ ಹಾಗಾದ್ರೆ.

ಇರುದಿಲ್ಲ ಇರುದಿಲ್ಲ ಸಂಜೆ guarantee ಇರುದಿಲ್ಲ ಯಾವತ್ತು ವರ್ಷ ಇಡೀ ಅವರದ್ದು ಹಾ ಹೇಳಿ.

ಅಲ್ಲಿ ಎಂತ blood test ಎಲ್ಲಾ ಉಂಟಾ? ಇಲ್ಲ ಇಲ್ಲ blood test ಅವ್ರು ಹೊರಗೆ ಕಳಿಸುವುದು ಅವರು ನಿಮಿಗೆ test ಮಾಡಿ ಕೊಡ್ತಾರೆ. ಆಯ್ತಾಯ್ತು ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೇನೆ ತುಂಬಾ ಧನ್ಯ~ ತುಂಬಾ ಧನ್ಯವಾದಗಳು ನೀವು guide ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾನು ಅಲ್ಲಿಗೆ ಇಲ್ಲೇ ಹತ್ರ ಅಂದ್ರೆ ಪೆರ್ಡೂರ್ ಕೃಷ್ಣ ಭಟ್ ಅಲ್ಲಿ ಹೋಗ್ತೇನೆ ನಾನು.

Okay madam , ಹೋಗಿ ಹೋಗಿ okay

ನಾನ್ call ಮಾಡದಿದ್ರೆ ಸುದ್ದಿ ಇಲ್ಲ ಅಲ ನಿಮ್ದೇಲ್ಲಾ. ಹೌದು ಸ್ವಲ್ಪ ಸ್ವಲ್ಪ busy ಅಲ್ಲಾ ನಮ್ಗೆಸ ಕೆಲ್ಸ ಆಗ್ತಾ ಇರ್ತದೆ ಈಗ ಮಧ್ಯಾಹ್ನ ಸ್ವಲ್ಪ ಊಟಕ್ಕೆ ಬಿಟ್ಟ ಕಾರಣ free . ಹ ಹ ಆಯ್ತಾ ಊಟ ಆಯ್ತಾ ನಿಮ್ದು? ಹ ಆಯ್ತು ನಿಮ್ಮದು ನನ್ನದು ನನ್ನದು ಈಗ ಆಯ್ತು ಅಷ್ಟೆ ನಿಮ್ಮದಾಯ್ತಾ? ಹ ಇಲ್ಲ ನಾನ್ ಹಿಂಗೆ ಹೋಗ್ಬೇಕು ಈಗ ಈಗ ಸ್ವಲ್ಪ ಹಾಗೆ ಸ್ವಲ್ಪ ದೂರ ಉಂಟು ನಡಿಲಿಕ್ಕೆ office ಇಂದ ಹಾಗೆ ಹೋಗ್ತಾ ಇದ್ದೇನೆ.